ಯಾವ್ದು ಒಂದು ಫ್ಯಾಂಕ್ಷನ್ ದಾಗ ಹೆಣ್ಣು ಮಕ್ಕಳು ಎಲ್ಲ ಡಾನ್ಸ್ ಮಾಡಕ್ಕತ್ತರ ಯಾವ್ದೋ ಜ ಕೋಲಾಟದ ಆಟ ಇದ್ದಂಗೆ ಕಾಣ್ತಾದ್ದ .

ಬೋರ್ಡ್ ಜಿಯೋ ದು ದೊಡ್ಡದು ಅದ ಒಳಗ ಜಿಯೋ ಆಫೀಸ್ ಎಸ್ ಬಿ ಐ ಬ್ಯಾಂಕ್ ಅದ ಜಿಯೋದು ಬೋರ್ಡ್ ಅದ.

ಸ್ವಿಮ್ಮಿಂಗ್ ಫುಲ್ ಎಲ್ಲರು ಈಜ್ ಕಲಿಬೇಕು ನಮಗೂ ಈಜ್ ಬರ್ತಾದ್ದ ನವು ಈಜ್ ಆಡ್ಬೇಕ ಅಂತ್ ಆಸೆ ಇರ್ತಾದ್ದ ನಾವ್ ಹೊಳ್ಳಯಾಗ ಭಾವಿಯಾಗ ಈಜ್ ಆಡಿ ಅಲ್ಲೇ ಈಜ್ ಕಲ್ತಿವಿ .

ಇದು ಸ್ಟೇಡಿಯಂ ದಾಗ ಸ್ಪೋರ್ಟ್ಸ್ ಮೆನ್ ಆಟ ಹೋಗ್ಯಾನು ಬಿದ್ದು ಕಾಲು ಬಡ್ಕೋಳಂಗೆ ಕಾಣ್ತಾನಾ.

ಮದುವೆನಲ್ಲಿರೋ ಮಧುಮಕ್ಕಳ ತರ ಅದೊಂದು ಸ್ಟೇಜ್ಅನ್ನ ಹಿಂಗೇ ಡೆಕೋರೇಷನ್ ಮಾಡೋದ್ರಿಂದ ಏನೋ ಒಂತರ ಮದುವೆಗೂ ಕಳೆ ಬರ್ತದಾ ಮತ್ ಬಂದ್ ಜನರಿಗೂ ಖುಷಿ ಅನುಸ್ತಾದ.

ಚರ್ಚಿನಲ್ಲಿ ಒಂದು ವಾತಾವರಣ ಹಿಂಗೇ ಇರ್ತದ. ಹೂ ಮುಂದೆಲ್ಲಾ ಸೈಲೆಂಟ್ ಆಗಿ ಕ್ರಿಶ್ಚಿಯನ್ ಜನಾಂಗದವ್ರು ಧರ್ಮದವರೂ ಅವರೂ ಪಪ್ರಾರ್ಥನೆ ಮಾಡುವಂತ ಒಂದು ಶೈಲಿ ಇತರಾ ಇರ್ತದ .

ಹೂಮ್ ಯಾವ್ದೋ ಒಂದು ದೊಡ್ಡ್ ಅರಮನೆ ಇದ್ದಂಗ್ ಅದ ಒಳಗ. ಇದು ಅರಮನೆ ಹೊರಗ ಸುತ್ತ ಕ ಕಬ್ಬಣದ ಬೇಲಿ ಅದ ಯಾರೂ ಒಳಗ್ ಬರ್ಬಾರ್ದು ಅಂತ ಹೇಳಿ ಕಟ್ಟಿದ ಒಂದು ಬೇಲಿ ಇರ್ತಾವು.

ನಾವ್ ಗಾರ್ಡೆನ್ನ ಅದಾ ಗಾರ್ಡೆನ್ ದಾಗ ಮಕ್ಳು ಆತಾಡತ್ತಾರಾ.

ನೋಡ್ಲಕ್ಕಾ ಚಂದ್ ಕಾಣಾತ್ತದ ಮನೆಗ್ ನಾವ್ ಇಟ್ರೆ ಮನಿಗ್ ಚಂದ್ ಅಲಂಕಾರ ಇರುತ್ --